ಇದೊಂತರ ಫ್ರೆಶರ್ ಫ್ರೆಶರ್ಸ್ ಪಾರ್ಟಿ ಇಬ್ಬ್ರು ಅಪ್ಪ ಅಮ್ಮ --

ಇಲ್ಲೊಬ್ಬ ಸಣ್ಣ್ ಹುಡುಗ ಬಾಯಾಗ ಬೆರಳಿಟ್ಟ್ ಕೊಂಡು --

ಇದ ಬಹಳ ಚೆನ್ನಾಗಿದೆ ಎಲ್ಲ ಹೂವ ಗೀವ ಎಲ್ಲ ತಕೊಂಡು ಡೆಕೊರೇಷನ್ ಮಾಡಿದ್ದಾರೆ ಈಗಾದರೆ ಕಾರ್ ಡೋರ್ಗಳನ್ನು ಎಲ್ಲ ಓಪನ್ ಮಾಡಿಟ್ಟಿದ್ದಾರೆ.

ಈಗಿನ ಕಾಲದಲ್ಲಿ ಸೆಲ್ಫಿ ಅಂದ್ರೆ ಬಹಳ ಹುಚ್ಚು ಎದ್ದವ್ರಿದ್ದಾರ ಅದಕ್ಕೆ ಇವನು ಬಾಳ ಸಂತೋಷವಾಗಿ ಸೆಲ್ಫಿ ತಕೊಂಡಿದ್ದಾನೆ.

ಇದು ನಮ್ಮ ಬಳ್ಳಾರಿಯಲ್ಲಿ ಇದೆ ಅಂದ್ಕೊತಿದೀನಿ.

ಹಂಗೆ ಒಂದು ಕಾರು ಒಬ್ಬ ಮನುಷ್ಯ ನಿಂತಿದ್ದಾನೆ ಈ ಗ್ರಾಮೀಣ್ ಬ್ಯಾಂಕ್ ಎದುಕನ್ನೊ --

ಇಲ್ಲಿ ಗಿಡ ಮರಗಳು ಎಲ್ಲ ಇರುತ್ತಾವೆ ಹೀಗಾದರೆ ಇದು ನಾವು ವಾಕಿಂಗನ್ನು --

ತಮ್ಮುದಾಯ ಪ್ರೌಡ ಶಾಲೆ ಇದನ್ನು ಕರೆ ಕರೆಯುತ್ತಾರೆ .

ಈಗಾದರೆ ಈ ನೀರು ಒಳ್ಳೆಯ ನೀರು ಕೆಟ್ಟ ನೀರು ಎಲ್ಲ ಇರವೆ .